ಫ್ಯಾನು ಗಳು ಶೆಲ್ಲು ಗಳು ಹೀಗೆ ಅನೇಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ದೊರೆಯು --

ಇಡ್ಲಿ ವಡ ಚಟ್ನಿ ದೋಸೆ ಚಟ್ನಿ ಪಲ್ಯ ಪೂರಿ ಪಲ್ಯ ರೈಸ್ ಬಾತ್ ಗಳು ಹೀಗೆ ಅನೇಕ ಬಗೆಯಾದ ಸಿಹಿ ತಿನಿಸುಗಳು ದೊರೆಯುತ್ತದೆ.

ಒಂದು ಪ್ಲಾನೆಟ್ ಫ್ಯಾಷನ್ಸ್ ಇದು ಗಂಡು ಮಕ್ಕಳ ಬಟ್ಟೆಗೆ ಸಂಬಂಧ ಪಟ್ಟ ಅಂಗಡಿಯೆಂದು ಹೇಳಬಹುದು.

ಮ್ಮ ಚ ಚ ಅಂತ ಚರ್ಚ್‌ಗಳ ದೇವಾಲಯ ಒಂದು ಚರ್ಚ್‌ನಲ್ಲಿ ಸಹಾಯಕ ಸಿಬ್ಬಂದಿ ಅಥವಾ ಸಿಮೆಂಟ್ಹಲೋ ತತ್ವಾದರ್ಶಗಳನ್ನು ನಾವು ಕಾಣಬಹುದು ದೇವರ ಬೋಧನೆಯನ್ನು ಮಾಡುತ್ತಾರೆ.

ಇಲ್ಲಿ ಅವರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆಯಾ ವೇಳೆ ಪ್ರಾರ್ಥನೆಯನ್ನು ಏಕಕಾಲದಲ್ಲಿ ಸಲ್ಲಿಸುತ್ತಾರೆ ಮತ್ತು ಮೋಮ್ಬತ್ತಿಯ ದೀಪವನ್ನು ಹಚ್ಚಿ ದೇವರಿಗೆ ಬೆಳಗುತ್ತಾರೆ .

‌ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲು ಬಳ್ ಬಸ್ ಬಸ್ ಅನ್ನು ಉಪಯೋಗಿಸುತ್ತಾರೆ ಆ ಬಸ್‌ ಗಳು ನಿಲ್ಲುವ ಜಾಗ ಎಂದು ಹೇಳ --